ಅವರು ಇದು ಕೂಡ ಹಲವಾರು ಪುಟ್ಟಗಳಿವೆ.

ಆದ್ರೂ ಎದುರುಗಡೆ ಹಲವಾರು ಚಪ್ಪಲ್ಗಳಿವೆ ಅಲ್ಲಿ ಒಂದು ಬಾಸ್ಕೆಟ್ ಇದೆ.

ಇಲ್ಲಿ ಒಂದು ಕಂಪನಿ ಆಗಿದೆ ಅದರ ಒಳಗೆ ಹಲವಾರು ಲೈಟುಗಳಿವೆ.

ಅದಕ್ಕೆ ಒಂದು ಹೂವಿನ ಹಾರ ಹಾಕಿದ್ದಾರೆ ಮತ್ತು ಅದ್ರ ಒಳಗೆ ಹಲವಾರು ಮರಗಳಿವೆ.

ಒಂದು ಮನೆ ಇದೆ ಅದಕ್ಕೆ ಹಲವಾರು ಕಿಟಕಿಗಳಿವೆ ಮತ್ತು ಅಲ್ಲಿ ಒಂದು ಬಾಗಿಲಿದೆ.

ಪೆಟ್ರೋಲ್ ಹಾಕುವ ಪಂಪ್ ಆಗಿದೆ ಮತ್ತು ಅಲ್ಲಿ ಎರಡು ಮರಗಳಿವೆ ಅಲ್ಲಿ ಒಂದು ಮಷೀನ್ ಇದೆ.

ಇಲ್ಲಿ ಒಂದು ದೊಡ್ಡದಾದ ಮದುವೆ ಮಂಟಪವಾಗಿದೆ.

ಅದರ ಎದುರುಗಡೆ ಒಂದು ಸೂಚನಾ ಫಲಕವನ್ನು ಅಂಟಿಸಿದ್ದಾರೆ ಅದರ ಹತ್ತಿರ ಒಂದು ಪೈಪ್ ಇದೆ.

ಅಲ್ಲಿ ಅನೇಕ ದೊಡ್ಡವಾದ ಮಕ್ಕಳು ನಿಂತಿದ್ದಾರೆ.